ಬೈಕ್ ಕೂಡ ಕೂಡ ಪಾರ್ಕಿಂಗಲ್ಲಿ ಒಂದು ಬ್ಲೂ ಕಲರ್ ಶರ್ಟ್ --

ಇ ಚಿತ್ರದಲ್ಲಿ ನಾವು ನೋಡಬಹುದಾದ ದೃಶ್ಯ ಅಂದರೆ ಇದು ಒಂದು ಪೆಟ್ರೋಲ್ ಬಂಕಿನ ಚಿತ್ರಣ ವಾಗಿದೆ.

ಈ ಚಿತ್ರವೂ ಯಾವ ರೀತಿ ಇದೆ ಅಂತಂದ್ರೆ ಇದು ಒಂದು ಗಾಳಿ ಫ್ಯಾನ್ ರೀತಿ ಒಂದು ರೀತಿಯಿದ್ದು ಒಂದು ತಿರುಗುವ ರಾಟೆ ರೀತಿಯ ಒಂದು ಚಿತ್ರಣವಾಗಿದ್ದು ಒಂದು ಆಹ್ ಗೌಡೌನ್ ರೀತಿಯಿದ್ದು ಅದರ ಅಕ್ಕ-ಪಕ್ಕದಲ್ಲಿ ಸೈಕಲಗಳು ಗಾಡಿಗಳು ಸ್ಕೂಟಿಗಳು ಎಲ್ಲಾ ಹಿಂದೆ ನಿಂತಿವೆ.